ಒಬ್ ಬಿಳಿ ಕಲ್ಲರ ಆಕಾಶವು ಕಾಣಿಸುತ್ತಿದೆ ಮತ್ತು ದೊಡ್ಡ ದೊಡ್ದ ಗಿಡಗಳು ಕಾಣಿಸಲು ಬರುತ್ತಿದೆ ಹುಲ್ಲು ಕಾಣಿಸಲು ಬರುತ್ತಿದೆ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇಲ್ಲಿ ಒಂದು ಸ್ಕೂಲ್ ಕಾಣಿಸಲು ಬರುತ್ತಿದೆ ಮುಂದುಗಡೆ ಬಸ್ಸು ಗಳು ನಿಂತಿದ್ದಾವೆ ಮತ್ತು ಒಂದು ದೊ --

ಮತ್ತು ತುಂಬಾ ಜನಗಳು ಮೀನನ್ನು ತಗೋಳಕ್ಕೆ ಬಂದಿದ್ದಾರೆ.

ಈ ಫಂಕ್ಷನ್ ಹಾಲ್ ನ್ನು ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ಇದು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ.

ಕುಳಿತುಕೊಳ್ಳೊಕೆ ಎರಡು ಚೇರ್ ಗಳನ್ನು ಇಟ್ಟಿದ್ದಾರೆ ಮತ್ತು.

ಈ ಚಿತ್ರದಲ್ಲಿ ನೋಡಬಹುದ್ದದ್ದಾರೆ ಇಲ್ಲಿ ಒಂದು ಪಿಯಾನೊ ಕಾಣಿಸಲು ಬರುತ್ತಿದೆ ಮತ್ತೆ ಎರಡು ಬ್ಯಾಗ್ ಗಳು ಕಾಣಿಸಲು ಬರುತ್ತಿದೆ.

ಗಾಡಿಗಳು ನಿಂತಿವೆ ಮತ್ತು ಒಂದು ಏಣಿ ಕಾಣಿಸಲು ಬರುತ್ತಿದೆ ಒಬ್ಬ ವ್ಯಕ್ತಿಯು ನಿಂತಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನೋಡಬಹುದಿದ್ದಾರೆ ಇಲ್ಲಿ ಒಂದು ಹಸುಗಳು ಮತ್ತು ಕರುಗಳು ನಿಂತಿದ್ದೆ ನಿಂತಿದ್ದಾವೆ ಇಲ್ಲಿ ಒಂದು ಶೆಡ್ಡ್ ನ ಕೆಳಗೆ.

ಕಾಣಿಸಲು ಬರುತ್ತಿದೆ ಮತ್ತು ಇದು ಒಂತರ ಕಪ್ಪುದಾಗಿ ಕಾಣಿಸುತಾ ಇದೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಮತ್ತು ಅದು ಬಿಳಿ ಕೆಂಪು ಕಪ್ಪು ಬಣ್ಣದ ಕಾರು ಗಳು ಆಗಿವೆ ಇದು ಒಂದು ಹಾಸ್ಪಿಟಲಿನ ಮುಂದೆ.

ಮತ್ತು ಇಲ್ಲಿ ಆಕಾಶವು ತುಂಬಾ ಚೆನ್ನಾಗಿ ಕಾಣಿಸಲು ಬರುತ್ತಿದೆ.

ಮತ್ತು ಇಲ್ಲಿ ಆಕಾಶವು ತುಂಬಾ ಚೆನ್ನಾಗಿ ಕಾಣಿಸಲು ಬರುತ್ತಿದೆ.

ಹಾಕಿದ್ದಾರೆ ಮತ್ತು ಈ ರೂಮನ್ನು ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಅಲಂಕಾರ ಮಾಡಲಾಗಿದೆ ಇ ಇಲ್ಲಿ ಟೇಬಲ್ ಮೇಲೆ ಕಲ್ಲಿಂದ ಅಲಂಕಾರ ಮಾಡಿದ್ದಾರೆ.

ದಾರೆ ಮತ್ತೆ ಇಲ್ಲಿ ದೊಡ್ಡ ದೊಡ್ದ ಫೋಟೋ ಫ್ರೇಮ್ಸ್ ಕಾಣೀಸಲು ಬರುತ್ತಿದೆ ಮತ್ತು ಈ ಹೋಟೆಲ್ --

ಎರಡು ಮಹಿಳೆಗಳು ನಿಂತಿದ್ದಾರೆ ಅವರು ಎಲ್ಲರು ಮಾಸ್ಕನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ --

ಎರಡು ಮಹಿಳೆಗಳು ನಿಂತಿದ್ದಾರೆ ಅವರು ಎಲ್ಲರು ಮಾಸ್ಕನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ --

ಈ ಚಿತ್ರದಲ್ಲಿ ನೋಡಬಹುದೆಂದರೆ ಇಲ್ಲಿ ಪ್ರದರ್ಶನವು ಕಾಣಿಸಲು ಬರುತ್ತಿದೆ ಮತ್ತೆ ಇಲ್ಲಿ ಜಂಟಿ ಚಕ್ಕರವು ಕಾಣಿಸಲು ಬರುತ್ತಿದೆ ಮ --

ಈ ಚಿತ್ರದಲ್ಲಿ ನೋಡಬಹುದಾದರೆ ಉದ್ಯಾನವಹನದಲ್ಲಿ ಒಬ್ಬ ಹುಡುಗನು ಜಾರುಬಂಡೆಯನ್ನು ಆಡುತ್ತಿದ್ದಾನೆ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಮ --

ಈ ಚಿತ್ರದಲ್ಲಿ ನೋಡಬಹುದಾದರೆ ಇಲ್ಲಿ ಒಂದು ಸೆಲೂನ್ ಕಾಣಿಸಲು ಬರುತ್ತಿದೆ ಇಲ್ಲಿ ಕುರುಚಿಗಳು ಕಪ್ಪು ಕಲರದಲ್ಲಿ ಕಾಣಿಸುತ್ತಿದೆ ಮತ್ತು ಇಲ್ಲಿ --

ಎಲ್ಲ ಜನಗಳು ನೀರಿನಲ್ಲಿ ಚೆನ್ನಾಗಿ ಆಟಾಡಲು ಹೋಗುತ್ತಿದ್ದಾರೆ ಇನ್ನಾ ಎರಡು ಜನಗಳು ನಿಂತಿಕೊಂಡು ನೋಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇದು ಒಂದು ಹಣ್ಣಿನ ಅಂಗಡಿ ಆಗಿದೆ ಇಲಿ ಕಿತ್ತಳೆ ಸೇಬು ಮೋಸಂಬೆ.

ಕಟ್ಟಿದ್ದಾರೆ ಮತ್ತು ನದಿಯ ದೂರದಲ್ಲಿ ದೊಡ್ಡ ದೊಡ್ಡ ಆದ ಗಿಡಗಳು ಕಾಣಿಸಲು ಬರುತ್ತಿದೆ ಆಕಾಶವು ಬಿಳಿಯಾಗಿ ಸುಂದರವಾಗಿ ಕಾಣಿಸುತ್ತಿದೆ.